ಇದೇನ ಟೆಂಪಲ್ ಆಗಿದ್ದು ಇಲ್ಲಿ ನೋಡ್ದಾಗ ನಾನಾಥರದ ಒಂದು ಫ್ಲಾಗ್ಗ ಳನ್ನೂ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ಜನ್ರು ಒದ್ದಾಡ್ತಿದಾರೆಇಲ್ಲಿ ಯಾವ್ದೋ ಒಂದು ರೀತಿಯ ಹಬ್ಬಯಾವ್ದೋ ರಥೋತ್ಸವದ ಟೈಮ್ನಲ್ಲಿ ಈ ರೀತಿಯ ಈ ರೀತಿಯ ಡೆಕೋರೇಷನ್ ಅನ್ನ ಮಾಡಿದ್ದಾರೆ.